ಆಅ ನೀರು ಬೀಳೋ ಫೋರ್ಸ್ನಗೆ ಅಲ್ಲಿಂದ ಹೋಗೆ ಥರ ಸನ್ ಸಣ್ಣ ಹನಿ ಇದು ಹೊಗೆನೆ ಮೇಲಕೆ ಬಂದಂಗ್ ಇರ್ತ ಇದ್ರೆ ನೋಡಕ್ ಆದ್ರೆ ಅದು ನೀರದು.

ಗಿಡಗಳ್ಗೆ ಪೈಪ್ ಲಿ ನೀರ್ ಹಾಕ್ಬೇಕು ಅಂತ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಅಷ್ಟೇ ಚಿಕ್ ಮಕ್ಳುಗ್ ಆಗಬೋದು ದೊಡ್ ಮಕ್ಳು ಯಾರ್ಗೆ ಆಗಬೋದು

ಸ್ಕೂಲ್ ಹೋಗೋದೇ ಒಂದ ಚಂದ.

ಆದ್ರೆ ಕೆಲ ಮಕ್ಕಳು ಸ್ಕೂಲ್ ಹೋಗಕ್ ಅಳತ್ತಿರತ್ತರೆ ನಾವು ಹೊಯೈತ್ತಿವು ಆದ್ರೆ. ಈವಾಗ ನಮ್ಮಗೂ ಸ್ಕೂಲ್ ಹೋಗಬೇಕು ಅಂತ ಅನ್ನಸುತ್ತೆಏನ್ ಮಾಡೋದು ಸ್ಕೂಲ್ ಹೋಗಕ್ ಆಗಲ್ಲಾ.

ಈ ಬಟ್ಟೆ ಗಿಟ್ಟೆ ತಕೋಳಂತ ಅಂತ ಮಾಲ್ ಗಳಿಗೆ ಹೊಯೈತ್ತರೆ ಕೆಲ್ವ್ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ ಗಳಲ್ಲಿ ಹೊಯೈತ್ತರೆ.

ಪಲ್ಲು ನೂರ್ ರೂಪಾಯಿ ಮುಸ್ಲಿಮ್ ಏನೋ ಐವತ್ತು ರೂಪಾಯಿ ದಾಳಿಂಬೆ ಇನ್ನೂರ ರೂಪಾಯಿ.

ಕಾಷ್ನು ಕೊಟ್ಟೆ ಆಮೇಲೆ ಪೆಟ್ರೋಲ್ ಕ್ಯಾನ್ ದು ಕೀ ಲಾಕ್ ಮಾಡಬೇಕಲ್ಲ ಕ್ಯಾಪ್ ಆ ಕ್ಯಾಪ್ ಹಾಕಕ್ಕೆ ಆಯೈತ್ತಿಲ್ಲಾ ಟೈಟ್ ಆಗಬಿಟ್ಟದ್ ಈದ್ ಹೆಂಗೆ ಹಾಕೋದು ಪಟ್ಟಾಡಿ ಪಟ್ಟಾಡಿ ಸುಮಾರು ಹೊತ್ತಾಗಿ ಹೋಯಿತು.

ತಕೊಳಕ್ಕೆ ಮೂಳೆ ಮಾಂಸದ್ ರೇಟ್ ಹೇಳತ್ತಿರತ್ತರೆ ಬೇಗ ಮಕ್ಕ್ಳು ಏನ್ ಮಾಡೋದು.